ದೇವಸ್ಥಾನ ಚಿತ್ರದಲ್ಲಿ ದೇವಸ್ಥಾನವನ್ನು ನೋಡಲು ತುಂಬಾ ಚನ್ನಾಗಿದೆ ಹಾಗು ದೊಡ್ಡದಾಗಿದೆ ದೇವಸ್ಥಾನ ಇದೆ. ಅದು ನೀಲಿ ಮತ್ತು ಬಂಗಾರವಾದ ಬಣ್ಣ ಇದಕ್ಕೆ ಹೊಡದಿರ್ತಾರೆ ಮತ್ತೆ ಹಾಗು ಕಾಂಪೌಂಡ್ ಕೂಡಾ --

ಒಂದು ಡೋರ್ ಇದೆ ಚಿಕ್ಕ ಚಿಕ್ಕ ದಾದ ವಿಂಡೋ ಇದೆ ಕೆಳಗಡೆ ಕೂಡ ಒಂದು ಬ್ಲಾಕೆಟ್ ಹಾಕಿದಾರೆ ಡಿಸೈನ್ ಇರೋದು ಕೂಡ ಒಂದು ಬುಕ್ ಇಡೋ ರಾಕ್ ಇದೆ .

ಮುಂದುಗಡೆ ಒಂದು ಎಕ್ಸೆಲ್ ಗಾಡಿ ಮತ್ತು ಒಂದು ಸ್ಕೂಟಿ ಯನ್ನು ನಿಲ್ಲಿಸಿದ್ದಾರೆ ಒಂದು ಮನೆಯನ್ನು ನೋಡಬಹುದು ಮುಂದೆ ಒಂದು ಗೇಟ ನ್ನು ನೀಡಲಾಗಿದೆ.